ಇವು ಈ ಚಿತ್ರದಲ್ಲಿನೋಡ್ತಾ ಇರುವುದು ಎ.ಟಿ.ಎಂ ಎ.ಟಿ.ಎಂ ಅಂದರೆ ಆಟೋಮ್ಯಾಟಿಕ್ ಟೆಲ್ಲರ್ ಮಷೀನ್ .

ಇಬ್ಬರು ಜನಗಳು ಕೂತಿರುತ್ತಾರೆ ಮತ್ತಿ ಇಬ್ಬರು ಜನಗಳು --

ತಮ್ಮ ತಮ್ಮ ಸಂತೆಯನ್ನು ಮಾಡಿಕೊಂಡು ಮನೆಯ ಕಡೆ ಹೊರಟಿರುತ್ತಾರೆ.

ಫಾಸ್ಟ್ ಫುಡ್ಗಳು ಹೋಟೆಲ್ಗ ಳು ದನಲಕ್ಷೀಯವಾದ ಒಂದು ಫ್ಯಾಷನ್ಗ ಳು --

ಏನೋ ಒಂದು ಯಾವುದೇ ಒಂದು ಹಲಸಿಗೆ ತಯ್ಯಾರಿಯನ್ನು --

ನೀಟಾಗಿ ಡ್ರೆಸ್ ಹಾಕ್ಕೊಂಡು ಬುಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು--

ಇದು ಶುಭ ಸಮಾರಂಭಗಳಿಗೆ ತಯ್ಯಾರಿ ನಡೆಸಿ --

ನೀವು ಈ ದೇವಾಲಯವನ್ನು ನೋಡುತ್ತಿದ್ದೇವೆ ಇದು ದೇವಾಲಯವು ಮಹಾದೇವ ದೇವಾಲಯವಾಗಿದೆ ಇದು.

ಬೈಕ್ ರೀತಿಯ ಟ್ಯಾಕ್ಸಿಗಳು ಟ್ಯಾಕ್ಸಿಗಳು ಜನರನ್ನು ಒಂದೇಡೇ ಇಂದ ಇನ್ನೊಂದೆಡೆಗೆ--

ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಂದು --

ಈ ನೀವು ನೋಡುವಂತಹ ಸ್ಥಳವು ಒಂದು ಮುಸ್ಲಿಂ ಬಂದವರ ಒಂದು --

ಒಂದು ಸ್ಥಳ ಇದಾಗಿದೆ ಇಲ್ಲಿ ಈ ಸ್ಥಳಗಳಿಂದ ಹಲವಾರು ಜಾಗಗಳಿಗೆ --

ಇದಾಗಿದೆ ಇಲ್ಲಿ ಹಲವಾರು ರೀತಿಯ ವ್ಯಾಪಾ ವಹಿವಾಟನ್ನು ಮಾಡುತ್ತಾರೆ.